ನನ್ನವು ನೋಡಬಹುದು ಇದರಲ್ಲಿ ಈ ಒಂದು ಕಟ್ಟಡದ ಮೇಲೆ ಆಫರ್ ಎನ್ನುವುದನ್ನು ಬರೆದಿದ್ದರೆ ಅದ್ರಿಂದ ನಾವು ಅರ್ತ ಮಾಡ್ಕೊಳ್ಳೋದು ಏನೆಂದರೆ ಕೆಲವೊಂದು ಆಫರ್ ಅನ್ನ ಇದರಿಂದ ಪ್ರೊವೈಡ್ ಮಾಡ್ತಾರೆ.

ಈ ಚಿತ್ರದಲ್ಲಿ ಕಂಡುಬರುವಂತದ್ದು ಮೈಸೂರಿನಲ್ಲಿ ಇರುವಂತಹ ಮರಿ ಮಲ್ಲಪನವರ ವಿದ್ಯಾಸಂಸ್ಥೆ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೇ ಅಹ್ ಶಿಕ್ಷಣವನ್ನ ಕೊಡಲಾಗುತ್ತದೆ.

ಈ ಚಿತ್ರದಲ್ಲಿ ನಾವು ನೋಡುವಂತದ್ದು ಬಸವಣ್ಣರವರ ಸ್ಟ್ಯಾಚು ಹಾಗು ಅದರ ಪಕ್ಕದಲ್ಲಿ ಹ ಹ ಒಂದು ರೋಡ ನ್ನು ನಾವು ನೋಡುತ್ತೇವೆ .

ಈ ಚಿತ್ರದಲ್ಲಿ ನಾವು ಕಾಣುವಂತಹದ್ದು ಎಲ್ಲರಿಗೂ ಸುಪ್ರಸಿದ್ಧವಾದ ಮೈಸೂರಿನ ಹೆಮ್ಮೆಯ ಮೈಸೂರಿನ ಪ್ಯಾಲೇಸ್ .

ಮೈಸೂರಿನ ಅರಮನೆ ಸಾಕಷ್ಟ್ಟು ಪ್ರವಾಸಿಗರಿಗೆ ಆಹ್ ಒಂದು ತಾಣ ಎಂದು ನಾವು ಹೇಳಬಹುದು.

ಈ ಚಿತ್ರದಲ್ಲಿ ನಾವು ನೋಡುವಂತಹದ್ದು ಬಸವಣ್ಣನವರ ಸ್ಟ್ಯಾಚು ಇದರ ಹಿಂಭಾಗ ಇರುವಂತಹದ್ದು ಜೆ_ಎಸ್_ಎಸ್ ಮಹಾವೇದಿಯ ಪೀಠ ಜೆ_ಎಸ್_ಎಸ್ ಮಹಾವೇದಿಯ ಪೀಠದ ಅದರ ಬಣ್ಣ ಹ್ಮ್ ಕೆಂಪು ಹಾಗು ಬಿಳಿ ಬಣ್ಣದಾಗಿದೆ.